ಆಮೇಲೆ ಆ ಸುರ್ಸೂರು ಬತ್ತಿ ಇದೆ ಆಮೇಲೆ ಸೂತ್ಕಡ್ಡಿ ಇದೆ ಚಕ್ರ ಇದೆ ಆಮೇಲೆ ಗನ್ನು .

ಅವ್ರು ಅಂದ್ರೆ ಹೋಗೋದೇ ರಾಟ್ಲೇ ಮನಗಿರ್ತಾರೆ ಸ್ಕೂಲ್ ಬುಕ್ ಹಿಡ್ಕೋತಾರೆ ಒದ್ತಾಯ್ವಿ ಓದ್ --

ಮಕ್ಕಳ ಹಬ್ಬ ಏನಾದ್ರು ಬಂತು ಅಂದ್ರೆ ಆಚರಿಸ್ತಿವಿ ಎಲ್ಲ ಒಟ್ಟಿಗೆ ಇದ್ದು ಎಲ್ಲ ತರನು ನೋಡ್ಕೋತೀವಿ.

ಆಹ್ಹ್ ಇದ್ ಮಾಡಿ ಆಚರಣೆ ಮಾಡುತ್ತೀವಿ ಎಲ್ಲರು ಕರೆದೆ ಊಟಕೆಲ್ಲ ಕರ್ದೆ ಅವರೆಲ್ಲರೂ ಊಟಕ್ ಹಾಕಿ --

ಊಟ ಮಾಡ್ಸಿ ಎಲ್ಲರೂ ಕರಗಿಸ್ತಿವಿ ಎಲ್ಲ ಬಂದವ್ರೆಲ್ಲ ವಿಶ್ ಮಾಡಿ ಮಕ್ಕಳನ್ನ ಈದ್ ಮಾಡಿಬಿಟ್ಟು ಹೋಗುತ್ತಾರೆ ನಮಗೆ.

ಆದ್ರೂ ಪಾರಕ್ನಲ್ಲಿ ಒಂದ್ ಸ್ವಲ್ಪ ಓತ್ತು ಕುಂತಿದ್ದು ನಿಂತಿದ್ದು ಮಾತು ಕಥೆ ಹಾಡ್ಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಕುಂತಿದೂ ನಿಂತಿದ್ದು ನಾವು ಹೋಗತೀವಿ ಓರ್ಗಡೆ.

ಅದ್ರ್ ಒಂಚೂರು ಗಾಡಿ ಟಚ್ ಅದ್ರುವೇ ಬಿಡೋದಿಲ್ಲ ಅವರನ್ನು ಬೈಕ್ ಅನ್ನು ಕೀಥ್ಕೊಂಡು ಗಾಡಿ ಕೀ ಅನ್ನು ಕೀಥ್ಕೊಂಡು ಕಾರ್ಗಿಸ್ತಾರೆ ಏನಕ್ಕ್ ನೀ ನು ಮಾಡಿದೆ ಸೈಡಿಗ್ ಹಾಕೋದ್ ನೋಡ್ಕೊಂಡ್ ಅಲ್ವಾ ಗಾಡಿ ಇದ್ ಮಾಡೋದು.

ಕುರಿಗುಳು ಹಾಡುಗುಳು ದನಗುಳು ಎಲ್ಲಾ ವ ಚೆನ್ನಾಗ್ ಮೇಯ್ದಿ ಹಸು ಕಂಡಾಗ ದಾವತ್ತಿದಾಗ ಅಲ್ಲೋಗಿ ನೀರ್ ಕುಡ್ಕಂದು ಪುನ ಮೇಕ್ ಅತ್ತಿ ದಿಬ್ಬವನ್ನು ಮೇಲುಕ್ ಬರುತ್ತದೆ.

ಇದು ದೊಡ್ಡ ಕಾಡು ಜಿಂಕೆ ಹುಲಿ ಚಿರತೆಗಳೆಲ್ಲ ಓಡಾಡೋ ಜಾಗ ಮನ್ಸ್ರು ಓಡಾಡೋ ಜಾಗನಲ್ಲ ಇದು --

ಪ್ರಾಣಿ ಪಕ್ಷಿ ಇರೋ ಜಾಗಗಳು ಪಾ ಮನುಷ್ಯರು ಹೋದ್ರೆ ಪ್ರಾಣಿಗಳು ಅಂತೂ ಬಿಡೋದಿಲ್ಲ ಬೋ ನೋಡ್ಕಂಡ್ರಂತು ಮನುಷ್ಯರು ಪ್ರಾಣಿಗಳು ಮನುಷ್ಯರ ಮೇಲೆ ಬಿದ್ದೋಯ್ತವೆ.

ಒಂದ್ ಇನ್ನೂರು ರೂಪಾಯಿಗೋ ನೂರ್ ರೂಪಾಯಿಗೋ ನೂರ್ ಐವತ್ತು ರೂಪಾಯಿಗೋ ಹಾಕಿಸಪ್ಪ ನಮ್ಗ್ ನೆಟ್ ಬೇಡ ಯಾವ ಜಿಬಿ ಬೇಡ.

ಇದು ಟ್ರೈನ್ ಹೋಗೋ ಜಾಗ ಇದು ಕುಸಿದು ಬಿದ್ರೆ ತುಂಬಾ ಜನಗಳಿಗೆ ತುಂಬಾ ಅಪಾಯಗಳು ಆದ್ರೂ ನೂರಾರು ಜನರು ಈ ಟ್ರೈನ್ ಅಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ.

ಚೆನ್ನಾಗಿ ಇದ್ದವು ಒಳ್ಳೆ ಲಕ್ಷಣವಾಗಿ ಒಳ್ಳೆ ಇದವಾಗಿ ದೇವ್ರ ತರ ವಿಗ್ರಹ ತರ ತಿದ್ದಿ ಅದ್ಕ್ಕೆ ಇದ್ ಮಾಡಿ ಇಟ್ಟಿರ್ತಾರೆ ಅದ್ಕೆ ನಾವು ಕೈ ಮುಗ್ದಿ ನೋಡ್ಕೊಂದು --

ಆದ್ರೆ ನಾವಿಲ್ಲಿ ಯಾರು ಫೋಟೋವನ್ನು ತೆಗಿಬೇಡಿ ಬಂದೋರು ನೋಡ್ಕೊಂಡು ಚೆನ್ನಾಗಿದೆ ಜಾಗ ಟೆಂಪಲ್ ಚೆನ್ನಾಗಿದೆ ಜಾಗ ಅಂದ್ಕೊಂಡು ನೋಡ್ ಬಿಟ್ಟು ನೀವು ಹೋಗುತ್ತಾ ಇರಿ.

ಇದು ಟೆಂಪೋ ನೊರಾ ನೀರಿಡು ಜನಗಳಿಗೆ ಸೌಕರಣೆ ಮಾಡುತ್ತಾರೆ-

ಅರೆಈ ಹೋಟೆಲ್ಲ ಊಟಾನ್ನು ಚೆನ್ನಗಿ ಕೊಡೋದಿಲ್ಲ ಎಷ್ಟೋ ದುಡ್ ಕೊಟ್ರವೇ ಅಷ್ಟೇ ಅಷ್ಟಕ್ ಅಷ್ಟ್ರಲ್ಲೆ.

ಸಡನ್ ಆಗಿ ಬ್ರೇಕ್ ಹಾಕಲ್ಲ ಒಂದ್ ಏನಿಲ್ಲ ಬಂದ್ ಸಡನ್ ಆಗಿ ಗುದ್ದಿಸ್ಬಿಡ್ತಾರೆ ತಾವ್ ಗುದ್ದಿಸ್ಬಿಟ್ಟು ಕಣ್ ಕಾಣಲ್ವಾ ಗಿನ್ ಕಾಣಲ್ವಾ ಅಂತ ನಂಗ್ ಹೇಳ್ತಾರೆ. ಇಂಥಾವರ್ನ್ ಮದ್ಯ ನಿಲ್ಲಿಸ್ಬಿಟ್ಟು--

ಈ ತರ ಗೌ ಅಂತಲೇ ಹೆಂಗ್ ಇಲ್ಲಿ ಇರೋದು ಹೆಂಗ್ ಮತ್ತದು ಹೆಂಗ್ ಈದ್ ಮಾಡೋದು ಅಂತ ಹೇಳ್ತಾರೆ ತುಂಬಾ ವಿಚಿತ್ರವಾಗಿ ಇರ್ತದೆ-

ಕರೆಂಟ್ ಇಲ್ಲ ಒಂದೆನಿಲ್ಲ ಎಂತಿಲ್ಲ ಹೆಂಗ್ ಇದ್ ನೋಡದ್ --

ಇದು ತರಕಾರಿ ಮಾರ್ಕೆಟ್ ಅದೇ ಅಂಗಡಿಗಳಲ್ಲಿ ಆದ್ರೆ ಕಾಸ್ಟ್ಲಿ ಏನ್ ಬೇಕಾದ್ರು ತರಬಹುದು ಕಡಿಮೆ ದುಡ್ಡು.

ಎಲ್ಲಾದ್ರೂ ಫ್ರೆಶ್ ಆಗಿಯೇ ನೋಡತ್ರೆ ಬಡವ್ರ್ ಬಗ್ಗಾರು ಅಂತ ಏನು ನೋಡಲ್ಲ. ದೊಡ್ಡೋರ್ ಆಗ್ಲಿ ಬಡವ್ರ್ ಆದ್ರೇನು ಎಲ್ಲರನು ಒಂದೇ ಸಮ ನೋಡ್ಬೇಕು ಅಲ್ವಾ.

ಅಲ್ ನೋಡದೆ ಕುಲು ಕುಲು ಅಂಥದೇ ನೋಡೋಕೆ ಚೆನ್ನಾಗೆ ಇದೆ ಕುಡಿಯೋಕೆ ತುಂಬಾ ಈಸ್ಟ್ ಕಾಸ್ಟ್ಲಿ ದುಡ್ ಕೊಟ್ಟು ಈಸ್ಟ್ ಕಾಸ್ಟ್ಲಿ ಆಗಿ ನಾವ್ ಕಾಫಿ ಕುಡಿಬೇಕು.

ಇದು ಪರ್ಲಿಮ್ ಇಲ್ಲಿ ಯಾರು ಬಿಡೋದಿಲ್ಲ ಆದ್ರೂ ಒಳಗಡೆ ಆ ಕಡೆಯಿಂದ ಗೇಟ್ ಇರತದೆ ಆ ಗೇಟ್ ಇಂದಾನೆ ಒಳಗಡೆ ಹೋಗಿ --